ಇದನ್ನ ಮೆಟಲಿಂದ ಮಾಡಿರತ್ತರೆ ಇದಕ್ಕೆ ನೀಟ್ ಆಗಿ ಗ್ರಿಪ್ ಇಲ್ಲಾ ಅಂದ್ರೆ ಇದು ಬಿದ್ದೋಗೋ ಚಾನ್ಸ್ ಸ್ ಕೂಡ ಇರುತ್ತೆ.

ಸಮಸ್ಯೆ ಗಳನ್ನ ಬಗೆಹರಸಕ್ಕೆ ಕೋರ್ಟ್ ಗೆ ಹೋಗತ್ತರೆ ಕೋರ್ಟ್ ಗಳು ಪ್ರತಿ ತಾಲ್ಲುಕು ಹಾಗೆ ಪ್ರತಿ ಜಿಲ್ಲೆಗು ಇರುತ್ತೆ.

ಸ್ಲೀಪಿಂಗ್ ಕೋಚ್ ಇತರನೇ ತುಂಬಾ ಬೋಗಿ ಇರುತ್ತೆ ಬೇರೆ ಬೇರೆ ಊರಿಗೆ ಹೋಗಕೆ ಸಪರೇಟ್ ಟ್ರೇನ್ ಇರುತ್ತೆ.

ಕ್ರಿಸ್ಮಸ್ ಟೈಮ್ ಅಲ್ಲಿ ಇವ್ರು ಚನ್ನಾಗಿ ಡೆಕೋರೇಷನ್ ಮಾಡಿರತ್ತರೆ ರಾತ್ರಿ ಹೊತ್ತು ಅವ್ರು ಹಾಕಿರೋ ಲೈಟಿಂಗ್ಸ್ ನೆಲ್ಲಾ ನೋಡೋಕೆ ತುಂಬಾ ಚನ್ನಾಗಿ ಕಾಣಸ್ತಾ ಇರು--

ಇದು ಒಂದು ಅಪಾರ್ಟ್ಮೆಂಟ್ ಇಲ್ಲಿ ಜನ್ಗಳು ಸ್ಟೇ ಮಾಡಕೆ ಬರತ್ತರೆ ಹಾಗೆ ಇಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಗಳಿಗೆ ಸ್ಟೇ ಮಾಡಕೆ--

ಈಗಾ ಗವರ್ನಮೆಂಟ್ ಬಸ್ ಅಲ್ಲಿ ಹೆಣ್ಣಮಕ್ಕಳಿಗೆ ಫ್ರೀ ಸೀಟ್ ಆಗಿದೆ ಹೆಣ್ಣುಮಕ್ಕಳು ಆಧಾರ್ ಕಾರ್ಡ್ ಅನ್ನು ತೋರಿಸಿ--

ಇದು ಮುಸ್ಲಿಮ್ಸ್ ಗಳು ನಮಾಜ್ ಮಾಡೋ ಜಾಗ ಇದಕ್ಕೆ ಮಸೀದಿ ಅಂತ ಅನ್ನಬಿಟ್ಟಿ ಹೇಳತ್ತರೆ.